ಇಲ್ಲಿ ನಾವು ನೋಡಬಹುದು ಎಲ್ಲಾ ವಿಧ್ಯಾರ್ಥಿಗಳು ಮತ್ತು ಅಲ್ಲಿ ಕೆಲಸ ಮಾಡುವ ಶಿಕ್ಷಕರು ಎಲ್ಲಾರು ಸಹ ಇಲ್ಲಿ ಒಟ್ಟಾಗಿದ್ದಾರೆ ಮ--

ಮೋಟರ್ ಸೈಕಲ್ ಕರ್ನಾಟಕದ ನೋಂದಣಿ ಫಲಕವನ್ನು ಹೊಂದಿದೆ.

ತ್ತು ನಮಗೆ ಇಲ್ಲಿ ಬೇಕಾದ ಡೈಲಿ ಯೂ ಮಾಡುವ ದಿನಸಿಗಳು ಮತ್ತು ಊಟದ ಸಾಮಾಗ್ರಿಗಳು ಸ್ಟೇಷನರಿ ಐಟೆಮ್ಸ ಎಲ್ಲಾ ಇಲ್ಲಿ ಲಭ್ಯವಿರುತ್ತದೆ.

ಇದು ಒಂದು ವಾಕ್ಸ್ವಾಗನ್ ಕಾರಿನಂತೆ ಕಾಣುತ್ತದೆ.

ಬ್ರು ವ್ಯಕ್ತಿಗಳು ಕಾರಿನ ಬಳಿ ನಿಂತಿದ್ದಾರೆ.

ಇದು ಹಗಲಿನ ಸಮಯದಲ್ಲಿ ತೆಗೆದಿರುವ ಛಾಯಾಚಿತ್ರವಾಗಿದೆ.

ಮಾರುಕ್ಕಟ್ಟೆಯ ಹಸಿರು ಬಣ್ಣದ ಮೇಲ್ಚಾವಣಿಯನ್ನು ಹೊಂದಿದೆ ಮತ್ತು ಮಣ್ಣು ಸಹ ನಾವು ಎಲ್ಲಿ ನೋಡಬಹುದು.

ಕೆಲವು ಬಿಡಿ ಭಾಗಗಳು ತುಕ್ಕು ಹಿಡಿದಂತೆ ನಾವಿಲ್ಲಿ ನೋಡಬಹುದು.

ಬಿಳಿ ಬಣ್ಣದ ಅಂಗಿಯನ್ನು ಧರಿಸಿದ್ದಾರೆ ಮೇಜಿನ ಮೇಲೆ ಕೆಂಪು ಬಣ್ಣದ ಹೊದಿಕೆ ಇದೆ.

ಮತ್ತು ಅದರ ಮೇಲೆ ಕರವಸ್ತ್ರ ಮತ್ತು ಕನ್ನಡಕ ಇವೆ ಇನ್ನೊಂದು ಬಿಳಿ ಕಪ್ಪು ಕೂಡ ಮೇಜಿನ ಮೇಲೆ ಇರುವುದನ್ನು ಕಾಣಬಹುದು ಹಿನ್ನೆಲೆಯಲ್ಲಿ ಕೆಂಪು ಮತ್ತು ಕಂದು ಬಣ್ಣದ ಗೋಡೆ ಇದೆ.

ಮತ್ತು ಬಲಭಾಗದಲ್ಲಿ ಮಣ್ಣು ಇದೆ ಮತ್ತು ಅಲ್ಲಿ ಒಂದು ಕಬ್ಬಿಣದ ಬ್ಯಾರಿಕೇಡ್ ಅನ್ನು ಹಾಕಿ ಇದನ್ನು ಅಲ್ಲಿ ಸೇಫ್ ಆಗಿ ಇಟ್ಟಿದ್ದಾರೆ.

ಹುಲ್ಲುಗಳನ್ನು ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ಮೂರು ನಾಲ್ಕು ಜನ ನಿಂತಿದ್ದಾ--

ಮತ್ತು ಇಲ್ಲಿ ನಾವು ನೋಡಬಹುದು ಮೂರು ನಾಲ್ಕು ಆಟೋ ಗಳು ಮತ್ತು ಒಂದು ಬಸ್ ಒಂದು ದೊಡ್ಡದಾದ ಒಂದು ಕಟ್ಟಡವನ್ನು ನಾವಿಲ್ಲಿ ನೋಡಬಹು --

ಉ ಮತ್ ಎಡ ಭಾಗದಲ್ಲಿ ಒಂದು ಚಹಾದ ಅಂಗಡಿ ಸಹ ಇದೆ.

ಇದು ಒಂದು ಮಾಲ್ ನಲ್ಲಿ ಕೆಪಿಟೇರಿಯ ಆಗಿದೆ.

ಇಲ್ಲಿ ನಾವು ನೋಡಬಹುದು ಕೆಳಗಡೆ ಮತ್ತು ಮೇಲೆಗಡೆ ತುಂಬ ಚೆನ್ನಾಗಿ ಅಲಂಕರಿಸಿ ಇಟ್ಟಿದ್ದಾರೆ.

ರಸ್ತೆಯನ್ನು ನಾವಿಲ್ಲಿ ನೋಡಬಹುದು ಮತ್ತು ಎರಡು ಬಣ್ಣದ ಟು ವೀಲರ್ ಇಲ್ಲಿ ನಿಂತಿದೆ ಒಂದು ಕಪ್ಪು ಬಣ್ಣ ಇನ್ ಇನ್ನೊಂದು ನೀಲಿ ಬಣ್ಣ.

ಮತ್ತು ಇಲ್ಲಿ ನೆಲದಲ್ಲಿ ಒಂದು ಕೆಂಪು ಬಣ್ಣದ ಜಮಖಾನೆಯನ್ನು ಹಾರಿಸಿದ್ದಾರೆ.

ಮತ್ತು ಇಲ್ಲಿ ನಾವು ನೋಡ್ಬಹುದು ಮೇಲೆಗಡೆ ರೋಫ್ ನಲ್ಲಿ ಲೈಟ್ ಗಳನ್ನು ಹಾಕಿ ತುಂಬ ಚೆನ್ನಾಗಿ ಅಲಂಕರಿಸಿದ್ದಾರೆ.

ಜನರು ಪೆಂಡಾಲ್ ಬಳಿ ನಡೆಯುತ್ತಿದ್ದಾರೆ ಸುತ್ತಮುತ್ತಲಿನ ಪ್ರದೇಶವು ಜನರು ಇದ್ದಾರೆ.

ಇದು ಒಂದು ಆಟದ ಮೈದಾನದ ಮುಖದ್ವಾರವಾಗಿದೆ ಇಲ್ಲಿ ನಾವು ನೋಡಬಹುದು--

ಇದು ಒಂದು ಎಸ್_ಬಿ_ಐ ಕೆಂದ್ರ ಪ್ರವೇಶದ್ವಾರವಾಗಿದೆ ಒಬ್ಬ ವ್ಯಕ್ತಿ ಏ_ಟಿ_ಎಂ ನಿಂದ ಹೊರಗೆ ಬರುತ್ತಿರುವುದನ್ನು ಕಾಣಬ--

ಇಲ್ಲಿ ನಾವು ನೋಡಬಹುದು ಹಲವಾರು ತರದ ಟೂ ವೀಲರ್ ಗಳು ಇಲ್ಲಿ ನಿಲ್ಲಿಸಿದ್ದ--

ಇದನ್ನು ನಾವು ಆಂಗ್ಲದಲ್ಲಿ ಪ್ರಾವಿಯನ್ ಸ್ಟೋರ್ ಎಂದು ಕರೆಯಬಹುದು ಇಲ್ಲಿ ನಮಗೆ ಬೇಕಾಗಿರುವ ಎಲ್ಲಾ ತರದ ದಿನಸಿಗಳು ಇಲ್ಲಿ ಲಭ್ಯವಿರುತ್ತವೆ.

ಹಿನ್ನಲೆಯಲ್ಲಿ ಮರದ ಕಂಬಗಳು ಕಾಣಿಸುತ್ತಿವೆ ಈ ಹೂಗಳು ನೋಡಲು ಬಹಳ ಆಕರ್ಷವಾಗಿವೆ.

ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಹಿಂದೆಗಡೆ ಒಂದು ಬಟ್ಟೆಯ ಮತ್ತು ಹೂವುಗಳನ್ನು ಉಪಯೋಗಿಸಿ ಒಂದು ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ.

ಇದು ಸೌತ್ ಇಂಡಿಯನ್ ಬ್ಯಾಂಕ್ ನ ಕಟ್ಟಡದ ಚಿತ್ರವಾಗಿದೆ.

ಎರಡು ತರಹ ಇದೆ ಹಿಂದಿ ಇಂಧನಗಳು ಸಿಗುತ್ತದೆ ಒಂದು ಪೆಟ್ರೋಲ್ ಮತ್ತು ಇನ್ನೊಂದು ಡೀಸೆಲ್ .

ಇಲ್ಲಿ ನಾವು ನೋಡಬಹುದು ನಾಲ್ಕು ಮೂರು ಗಿಡಗಳನ್ನು ಸ್ಪಾಯ್ಲಿ ಇಕ್ಕಿದ್ದಾರೆ.

ಹಿನ್ನಲೆಯಲ್ಲಿ ನಂದಿನಿ ಎಂದು ಬರೆದ ಚಿನ್ಹೆ ಇದೆ ವ್ಯ--

ಉದ್ಯಾನವನದಲ್ಲಿ ವ್ಯಾಯಾಮ ಮಾಡಲು ಅನೇಕ ಉಪಕರಣಗಳು ನಮಗೆ ಲಭ್ಯವಿರುತ್ತವೆ.

ಮತ್ತು ಇಲ್ಲಿ ಟೇಬಲಿನ ಮೇಲೆ ಒಂದು ಎಂಟು ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ ಚಿಕ್ಕ ಚಿಕ್ಕವು ಮತ್ತು ರಿಜಿಸ್ಟರ್ ಬುಕ್ ಸಹ ಇದೆ.

ಕಾಲುಕಾಗಿ ಜೋಡಿಸಿ ಇಟ್ಟಿದ್ದಾರೆ ಮತ್ತು ಇಲ್ಲಿ ತುಂಬಾ ಎಲ್ಲಾ ನಮಗೆ ಬೇಕಾಗಿರುವ ಎಲ್ಲಾ ತರದ ಪುಸ್ತಗಳನ್ನು ಇಲ್ಲಿ ಇಟ್ಟಿದ್ದಾರೆ ಮತ್ತು ಬಲ ಭಾಗದಲ್ಲಿ ಒಂದು ಕಿಟಕಿ ಸಹ ಇದೆ.

ಹಿನ್ನೆಲೆಯಲ್ಲಿ ಕೊಠಡಿ ಮತ್ತು ಕೆಲವು ಜನರು ಇದ್ದಾರೆ.

ಹಲವು ಜನರು ಬಸಿಗಾಗಿ ಕಾಯುತ್ತಿದ್ದಾರೆ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಹಾಸನಗಳು ಇವೆ.

ಕಟ್ಟಡದ ಹೊರಗೆ ಕೆಲವು ಫಲಕಗಳನ್ನು ಕಾಣಬಹುದು ಇದು ಹಗಲಿನ ಸಮಯವಾಗಿದೆ.

ಕ್ಷೌರಿಕನು ಕತ್ತರಿ ಮತ್ತು ಬಾಚಣಿಕೆಯನ್ನು ಬಳಸುತ್ತಿದ್ದಾನೆ ಕತ್ತರಿಸಿದ ಕೂದಲು ಕಪ್ಪು ಬಣ್ಣದ್ದಾಗಿದೆ.

ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಉತ್ಪನ್ನವಾಗಿ ಎಂದು ತೋರುತ್ತದೆ.